ಕಾಣಿಸುತ್ತಿದೆ ಇದು ನಮ್ಮ ಮೈಸೂರಿನಲ್ಲಿ ನೋಡಬಹುದಾದ ಒಂದು ಯೋಗ ಕ್ಲಾಸ್ ಆಗಿದೆ ಇಲ್ಲಿ ಎಲ್ಲರೂ ಸಹ ಯೋಗವನ್ನು ಮಾಡುತ್ತಿದ್ದಾರೆ .

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವುದು ಒಬ್ಬ ಹುಡುಗ ಈ ಹುಡುಗ ನೋಡಲು ಇದು ಒಂದು ಫ್ಯಾಕ್ಟರಿಯ ರೀತಿ ಕಾಣಿಸುತ್ತಿದೆ. ನೋಡಲು ತುಂಬಾ ಅದ್ಭುತವಾಗಿದೆ ಹಾಗೂ ಇದು ನಮ್ಮ ಮೈಸೂರಿನಲ್ಲಿ ಕಂಡುಬರುವಂತಹ --

ಈ ಚಿತ್ರದಲ್ಲಿ ನಮಿಗೆ ಕಾಣಿಸುತಿರುವುದು ಒಂದು ಚಿಕ್ಕ ಪುಟ್ಟ ತರ್ಕಾರಿ ಮತ್ತು ಹಣ್ಣಿನ ಅಂಗಡಿಗಳು ಇಲ್ಲಿ ಬಾಳೆ ಹಣ್ಣು ಮತ್ತು ತರಕಾರಿ ಗಳ್ಳನ ನಾವು ನೋಡಬಹುದು .

ಈ ಚಿತ್ರದಲ್ಲಿ ನಮಗೆ ಕಾಣಿಸ್ತಾ ಇರುವುದು ಅಂದ್ರೆ ಎಚ್_ಡಿ_ಏಫ್_ಸಿ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ನಮಗೆ ಕಾಣಿಸ್ತಿರುವುದು ಒಂದು ಎ_ಟಿ_ಎಂ ಇರಬಹುದು ಹಲವಾರು ಜನರು ಎ ಟಿ ಎಂ ಗಾಗಿ--

ನಿಂತುಕೊಂಡಿದ್ದಾರೆ ಮತ್ತು ಒಬ್ಬರು ಎ_ಟಿ_ಎಂನಲ್ಲಿ ದುಡ್ಡನು ಅನ್ನು ಬಿಡಸ್ಥಿರಬಾಹುದು-- ಇದು ನಮ್ಮ ಮೈಸೂರಿನಲ್ಲಿ ಕಂಡು ಬರುವಂತಹ ಎಚ್_ಡಿ_ಎಫ್_ಸಿ ಬ್ಯಾಂಕ್ ಆಗಿದೆ.

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವುದು ಒಂದು ಶಾಲೆ ಈ ಶಾಲೆಯ ಮಕ್ಕಳು ಹಲವಾರು ಜನರು ಅವರವರು ಒಂದೊಂದೊಂದು ಮೊಡಲ್ಗಳನ್ನು ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದು ಯೋಗ ಮಾಡುತ್ತಿರುವ ಒಂದು ಚಿತ್ರಣ ಇಲ್ಲಿ ಹಲವಾರು ಜನ ಯುವತಿಯರು ಹಾಗೂ ಯುವಕರು ಯೋಗವನ್ನು ಮಾಡುತ್ತಿದ್ದಾರೆ.

ಜಿಮ್ ಸೆಂಟರನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಹಲವಾರು ಜನರು ಬಂದಿದ್ದಾರೆ ಇದು ನಮ್ಮ ಮೈಸೂರಿನಲ್ಲಿ ಕಂಡು ಬರುವಂತಹ ಒಂದು ಜಿಮ್ ಸೆಂಟರ್ ಆಗಿದೆ ನೋಡಲು ಅದ್ಭುತವಾಗಿ ಕಾಣಿಸುತ್ತಿದೆ.

ಈ ಚಿತ್ರ್ದಲ್ಲಿ ನಮಗೆ ಕಾಣಿಸುತ್ತಿರುವುದು ಏನೆಂದರೆ ಇದು ಒಂದು ರೀತಿಯ ಗೋಡೌನ್ ಇರ್ಬಹುದು ಇಲ್ಲಿ ಗಾಡಿಯ ಮೇಲೆ ಹಲವಾರು ಮೂಟೆಗಳನ್ನು ಹೇರಿಕೊಂಡು ಬರುತ್ತಿದ್ದಾರೆ.

ಇದು ಒಂದು ಕರೆಂಟ್ ಆಫೀಸ್ ಇರಬಹುದು ಇಲ್ಲಿ ಒಂದು ಕಂಪ್ಯೂಟರ್ ಆನ್ ಆಗಿದೆ ಮತ್ತು ಇದು ನಮ್ಮ ಮೈಸೂರಿನಲ್ಲಿ ತೆಗೋದದು ಕೊಂಡಿರುವಂತಹ ಒಂದು ಚಿತ್ರಣವಾಗಿದೆ.

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವುದು ಏನಂದರೆ ಒಂದು ಅರ್ಚಿಸಿ ಹಾಕುವ ಯಂತ್ರಗಳು ನನಗೆ ಕಾಣಿಸುತ್ತಿದೆ ಮತ್ತೆ ಇಲ್ಲಿ ಎಲ್ಲಾ ಕೂಲಿ ಕಾರ್ಮಿಕರು ಜೆಲ್ಲಿಯನ್ನು ಹೊತ್ತು ಕೊಂಡು ಹೋಗುತ್ತೀದ್ದಾರೆ --

ಇದು ಒಂದು ಕಟ್ಟಡವನ್ನ ನಿರ್ಮಿಸುವ ರೀತಿ ಆಗಿದೆ ಇದು ನಮ್ಮ ಮೈಸೂರ್ನಲ್ಲಿ ಕಟ್ಟಿಸುತಿರುವ ಒಂದು ಹೊಸ ಕಟ್ಟಡವೆನಿಸುತ್ತದೆ.

ಇನ್ನೊಬ್ಬರು ಫೋನ್ನಲ್ಲಿ ವಿಡಿಯೋವನ್ನು ನೋಡು ಮಾಡುತ್ತಿದ್ದಾರೆ ಇದು ನಮ್ಮ ಮೈಸೂರಿನಲ್ಲಿ ಕಂಡುಬರುವಂತಹ ಒಂದು ವಿಡಿಯೋ ಆಗಿದೆ ನೋಡಲಾ ಅದ್ಭುತವೆನಿಸುತ್ತದೆ --